ಹಸರ ಅಂಗೂರ ಹಣ್ಣು ಮತ್ತ ಕರಿ ಅಂಗೂರ ಹಣ್ಣು ಇರ್ತವ ಇವು ಕೆಲವು ಜನರು ಹಸಿರು ಕೂಡ ತಿಂತಾರೆ ಕೆಲವರು ಕರಿವಬಿ ತಿಂತಾರ .

ಬ್ಯಾಂಕ್ ನಾವು ಒಂದು ಅಕೌಂಟ್ ಮಾಡಲು ಹೋದಾಗ ಅವರು ಆಧಾರ್ ಕಾರ್ಡ್ ತಕ್ಕೊಂಡ್ ಹೋದ್ರೆ ರೇಷನ್ ಕಾರ್ಡ್ ತಾಕೋಬನ್ನಿ ಅಂತಾರೆ ರೇಷನ್ ಕಾರ್ಡ್ ತಾಕೋಬಂದ್ರೆ ರೊಕ್ಕ ತಾಕೋಬರ್ರಿ ಅಂತಾರೆ ರೊಕ್ಕ ತಂದ್ರೆ ಲಿಂಕ್ ಇಲ್ಲ .

ಜೀಸಸ್ ಅವರೆ ಭಗವಾನ್ ಅಲ್ಲ ಒಂದೊಂದು ರೀತಿ ಯಲ್ಲಿ ಅವರು ಜೀಸಸ್ ಅನ್ನು ಕೇಳುತ್ತಾರೆ ಹಾಗಾಗಿ ನಮ್ಮನ್ನು ಎಸು ಕ್ರಿಸ್ತ ಬೈಬಲ್ --

ಇದು ಜನರಿಗೆ ವಾಹಿನಿ ಅವರು ದೊಡ್ಡ್ ದೊಡ್ಡ್ ಆಫೀಸ್ ಅಲ್ಲಿ ಇರ್ತಾರೆ ಅವ್ರು ಆರ್ಡರ್ ಕೊಟ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೇರವಾಗಿ ಒಯ್ಯಲು ಅವರಿಗೆ ಒಂದು ಆಟೋ ಮಾಡಿ --

ಸಿಕ್ಸ್ ಪ್ಯಾಕ್ ಹುಡುಗೀರನ್ನ ನೋಡಿ ಫಿದಾ ಮಾಡಿ ಇಬ್ರಿಬ್ರ ಗರ್ಲ್ಫ್ರೆಂಡ್ ನ ಮೈನ್ಟೈನ್ ಮಾಡೋದು--